ಹಿಂಗೇ ಇಂಟೆರ್ವೆಲ್ ಗೆ ಬಿಟ್ಟಾಗಲು ಚೆನ್ನಾಗ್ ಆಗುತ್ತೆ ಆಡೋಕೆ ಮನಿಗ್ ಹೋಗೋ ಅಸ್ಟೋತಿಗೆ ತುಂಬಾ ಚೆನ್ನಾಗ್ ಆಗುತ್ತೆ ಬಾರೋ ಅಷ್ಟ್ ಹೊತ್ಗುನು ತುಂಬಾ ಚೆನ್ನಾಗ್ ಆಗುತ್ತೆ.

ಬೇರೆಯವ್ರಿಗೆಲ್ಲ ಚೆನ್ನಾಗಿ ಆಗುತ್ತೆ ಅನ್ಸುತ್ತೆ ನಮ್ ಊರಿಗೆಲ್ಲ ಬರೋಕೆ ಮತ್ ಹೋಗಕೂ ಚೆನ್ನಾಗ್ ಆಗುತ್ತೆ ಬಸ್ ಅಲ್ಲಿ ಒಳ್ಳೆ ಚೆನ್ನಾಗ್ ಇರುತ್ತೆ ಟ್ರಿಪ್ ಎಲ್ಲ ಹೋಗೋಕೆ.

ಆ ಬರ್ತ್ಡೇ ಗೆಲ್ಲ ಬಲೂನ್ ಕತ್ತೀವಿ ಫ್ಯಾಂಕ್ಷನ್ ಗು ಕತ್ತೀವಿ ಫ್ಯಾಂಕ್ಷನ್ ಗೆಲ್ಲ ಕಟ್ಟೋ ಫುಲ್ ಮಜಾ ಬರುತ್ತೆ ಏನು ಬಾಯಲ್ಲೇ ಕಟ್ಟಬೊದು ಇನ್ನು ಬಲೂನ್ ಉಸಾಕಂತ ಒಂದು ಮಶೀನ್ ಬರುತ್ತೆ.

ನಮ್ ಕಾಲೇಜು ಇಂದ ನಮ್ ಕಾಲೇಜು ಇಂದ ಟೂರಿಗ್ ಕರ್ಕೊಂಡ್ ಹೋಗಿದ್ರು ಎಂಟ್ರೆನ್ಸ್ ಫೀಸ್ ನೂರ್ ರೂಪಾಯಿ ಅದ್ರಲ್ಲಿ ಎಲ್ಲ ಪ್ರಾಣಿಗಳು ಚೆನ್ನಾಗಿ ಕಾಣಿಸ್ತಿದ್ವು ಅದ್ರಲ್ಲಿ ಜಿಂಕೆ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಿತು.

ಆಹ್ಹ್ ಫ್ರೀ ಸ್ಟೈಲ್ ಕಟ್ಟಿಂಗ್ ಇದೆಯಲ್ಲ ಫುಲ್ ರೇಟ್ ಈಗ ನಾರ್ಮಲ್ ಕಟ್ಟಿಂಗ್ ಗೆಲ್ಲ ತುಂಬಾ ರೇಟ್ ಮಾಡಿದ್ದಾರೆ ಓಲ್ಡ್ ಕಟ್ಟಿಂಗ್ ಈಗ ಜಾಸ್ತಿಯಾಗಿದೆ.

ನಮ್ ಮನೆ ಹತ್ರ ಮೀನ್ ಎಲ್ಲ ಮಾರಾಕ್ ಬರ್ತಾರೆ ನಾವು ಎರಡ್ ಮೀನ್ ಠಾಕೋಠೀವಿ ಮೀನಿಗ್ ಹಾಕೋಕೆ --

ಅದಿಕ್ಕೆ ಸ್ವಲ್ಪ ಕ್ಲೀನ್ ಮಾಡಬೇಕು ಗವರ್ನಮೆಂಟ್ ಅವ್ರು ಎಲ್ಲರೂ ಜವಾಬ್ದಾರಿ ನೆಲ್ಲ ತಕೊ ಬೇಕು ಅಂತ ಹೇಳ್ತಾ ಇದ್ದಿವಿ.

ನಮಗೆ ಬೈಕ್ ಅಂದ್ರೆ ತುಂಬಾ ಇಷ್ಟ ಬೈಕ ಲ್ಲಿ ಕೆ.ಟಿ.ಎಂ ಎಲ್ಲ ತುಂಬಾ ಇಷ್ಟ ನಂಗ ಕೆ.ಟಿ.ಎಮ್ ‌ಅಲ್ಲಾ ಓಡ್ಸೋಕೆ ತುಂಬಾ ಇಷ್ಟ ಅದು ಕೆ.ಟಿ.ಎಂ ಮಾತ್ರ ತುಂಬಾ ಇಷ್ಟ ಇದೆ ಬೈಕು .

ನಾವು ಮೊನ್ನೆ ಅಷ್ಟೇ ಕೆ.ಟಿ.ಎಂ ಗೆ ಬುಕ್ ಮಾಡಿದ್ವಿ ತರ್ಸೋಕೆ ಅಂತ ಆಮೆಲ ಕೆ.ಟಿ.ಎಂ ಗೆ ತುಂಬಾ ದುಡ್ಡಿದೆ --

ಎರಡು ಲಕ್ಷ ಮೂರೂ ಲಕ್ಷ ಹಾಗಾದ್ರೆ ಇದು ಮಾಡಿದೆ ಒಂದು-

ಚೈರ್ ಎಲ್ಲ ಬಂದಿದೆ. ಅದ್ರಲ್ಲಿ ಕೂರೋಕೆ ಚೆನ್ನಾಗ್ ಆಗಲ್ಲ. ಈಗಂತೂ ನಮ್ ಮನೇಲೆ ನಲವತ್ತು ಸಾವಿರದ್ದುಒಂದು ಮರದ ಚೇರ್ ತಕೊಂಡ್ ಬಂದಿದ್ದೀವಿ ಕೆತ್ತಿಸಿ. ತುಂಬಾ ಚೆನ್ನಾಗಿದೆ ಅದರಲ್ಲಿ ಕೂರೋಕೆಲ್ಲ ಚೆನ್ನಾಗಿ ಆಗುತ್ತೆ.